ನಾವ್ government holiday ಇದ್ದಾಗ ಹೋಗಿದ್ದು, ಹಾಗೆ ತುಂಬಾ ಜನ ಇದ್ರೂ. ಅಹ್.

ನಾವು ಎಲ್ಲ beach ಎಲ್ಲ ನೋಡ್ಲಿಕ್ಕೆ ಹೋದದ್ದು.

ಹಾಗೆ ಬೆಳಿಗ್ಗೆ ನಾವು ರೈಲ್~ ರೈಲಲ್ ಹೋದದ್ದು, ನಾಕ್ ಗಂಟೆಗೆ.

ಹಾ ಮತ್ತೆ .ಹಾ ಮಂಗಳೂರಿಂದನೇ, ಮಂಗಳೂರಿಂದ ಮಾಡ್ಗಾವ್ಗೆ ರೈಲಲ್ಲಿ ಹೋದದ್ದು. ಹ ಹ ಹ okay ಅಲ್ಲಿ stay ಎಲ್ಲ?

ಹ, ಅಲ್ಲಿ ಅಂದ್ರೆ ನಾವು first ಏ book ಎಲ್ಲ ಮಾಡಿದ್ವಿ, ಹಾಗೆ ಏನು problem ಏನು ಆಗ್ಲಿಲ್ಲ, ಅಲ್ಲಿಂದ ಮತ್ತೆ. Auto ಮಾಡಿ ನಾವು ಎಲ್ಲಿ stay ಆಗ್ತಿದ್ವೋ ಆ ಮನೆಗೆ ಹೋಗ, ಅವ್ರತ್ರ key ಎಲ್ಲ ತೊಗೊಂಡು ಮತ್ತೆ ಮೀನೂಟ ಮಾಡ್ಲಿಕ್ಕೆ ಹೊರಗೆ ಹೋದದ್ದು.

ಚನ್ನಾಗಿರತ್ತೆ ಮೀನೂಟ ಎಲ್ಲ, cheap ಅಲ್ಲಿ ಸಿಗತ್ತಲ್ಲ.

ಹ ಹ ಹ, beach ಯಾವ್ದಕ್ಕೆಲ್ಲ ಹೋದ್ರಿ.

Beach ಅಂದ್ರೆ, ನಾವ್ beach ಹತ್ರನೇ ಮನೆ book ಮಾಡಿದ್ದು ಹಾಗೆ ನಡ್ಕೊಂಡೆ ಹೋದದ್ದು beach ಹತ್ರ. ಆ Colva beach Kakolem beach ಇತ್ತು.

ಹ, ಎರಡ್ ಮೂರ್ ಇತ್ತು ಮತ್ತೆ Candolim beach .

Okay ಬೇರೆ ಯಾವದಾದ್ರು place ಗೆ ಹೋಗಿದ್ರಾ ಅಲ್ಲಿ? ಬೇರೆ ಒಂದು ಏನೋ ಒಂದು fort ತರ ಇತ್ತು ಆದ್ರೆ ಹೆಸರು ನೆನಪಿಲ್ಲ, ಅದೊಂದು fort ಕೂಡ ನೋಡಿ ಬಂದ್ವಿ.

ಹ ಹ ಹ, ಎಷ್ಟು time ತಕೊಂಡಿತ್ತು journey ? ಮಂಗಳೂರು . Journey ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ train ಗೆ ಹೊರಟದ್ದು ತಲ್ಪುವಾಗ ಹತ್ತೂವರೆ ಆಗಿದೆ, so ಆರು ಆರೂವರೆ ಗಂಟೆ ಆಗಿದೆ, journey .

ಹ ಹ ಹ, on the way ಅದೊಂದ್ falls ಸಿಗತ್ತಲ್ಲ, ಧೂದ್ಸಾಗರ್ only . ಆ, ನಾವು ಹೋದ route ಅಲ್ಲಿ ಸಿಕ್ಕಿಲ್ಲ ನಮ್ಗೆ, ಇನ್ನೊಂದು mostly ಇನ್ನೊಂದು train route ಇದೆ ಅದ್ರಲ್ಲಿ ಸಿಗ್ಬೋದು.

ಆದ್ರೆ ನೊಡ್ಲಿಕ್ಕೆ place ಚೆನ್ನಾಗಿದೆ, ಸಕ್ಲೇಶಪುರ್ train ಕೂಡ journey special train ಅಲ್ಲಿ ಹೋದ್ರು, ಚೆನ್ನಾಗಿರತ್ತೆ ಘಾಟ್ section ಅಲ್ಲಿ ನೋಡ್ಲಿಕ್ಕೆ.

trip ನಾವು ಹ ಸಕ್ಲೇಶಪುರ್ ಘಾಟ್ ನೋಡ್ಲಿಕ್ಕೆ ನಾವು train ಅಲ್ಲೇ ಹೋದದ್ದು, ಒಂದು trip ಗೆ, ಅದು ಚನ್ನಾಗಿತ್ತು.

Okay ಮತ್ತೆ. ನೀವ್ ಹೋಗ್ಲಿಲ್ವಾ trip ಗೆ? ನಾನಂದ್ರೆ, recent ಯಾವ್ದು ಹೋಗಿಲ್ಲ.

Last ಒಮ್ಮೆ, ಈಚೆ ಮಡಿಕೇರಿ side ಎಲ್ಲ ಹೋಗಿದ್ವಿ.

ಹಾ ಮಡಿಕೇರಿ cool ಇದೆ . ಹೌದು. ಅಲ್ಲಿ ಇದೆಲ್ಲ trekking ಇಗೆ ತುಂಬಾ places ಇದೆ.

ಹಾ ಹೌದು. ಮತ್ತೆ even ಅಬ್ಬಿ falls ಎಲ್ಲ ಚನ್ನಾಗಿದೆ.

ಹ್ಮ್, ಹೌದ್ ಹೌದು. ತುಂಬಾ ಹಳೇದು ಮಾತ್ರ.

ಆ ಅಲ್ಲಿ ಅಲ್ಲು ಅದು ಚೆನ್ನಾಗಿದೆ, place .

ಅದೇ, ನೋಡುವ next ಯಾವದಾದ್ರು plan ಮಾಡುವ . ಹಾ, ಈ ವರ್ಷ ಇನ್ನು plan ಮಾಡ್ಲಿಕ್ಕೆ ಇನ್ನು ತುಂಬಾ ದಿನ ಇದೆ. ಹೌದ್ ಹೌದು, ಅದೇ just starting ಲಿ ಇದೇವೆ.

Hello ಹಾ hai ಹೇಳ, ಹೇಗಿದ್ದಿಯಾ? ಹಾ ನಾನ್ ಚೆನ್ನಾಗಿದ್ದೇನೆ, ನೀನು?

ಮನೆಯಲ್ಲೆಲ್ಲ super ಆ ನಿಮ್ ಮನೆಯಲ್ಲಿ?

ಮಂಗ್ಳೂರಿಗೆ ಅದೇ ಬರ್ಬೇಕು next week ಬರುವ ಅಂತ ಇದ್ದೇನೆ.

ಹಾ ಬರ್ತೇನೆ beach ಗೆ ಹೋಗುವ.

ಹೌದೌದು.

ಅದು ಮರಿಲಿಕ್ಕೆ ಸಾಧ್ಯ ಇಲ್ವಲ್ಲ. ಆಹ್, ಮತ್ತೆ ನೀನು ಬಾರಿ beach ಗೆಲ್ಲ ಹೋಗ್ತಿಯ ಯಾವ್ಯಾವ beach ಗೆ ಹೋಗ್ತಿಯಾ ನಾನು ತುಂಬ videos .

ಹೂಂ. ಮೊನ್ನೆ ಕಾಪು beach ಗೆ ನಾವು ಆವತ್ತೊಮ್ಮೆ ಬಂದಿದ್ವಿ. ಹ್ಮ್, ಇಲ್ಲಿ ನಮ್ಗೆ ಮೀನೆಲ್ಲ fresh ಅಲ್ವಾ.

ಸ್ವಲ್ಪಇಲ್ಲ ಇಲ್ಲ ಇಲ್ಲಿ ಸ್ವಲ್ಪ ಮೀನ್ಕಷ್ಟ, ಅಂದ್ರೆ ಈ side ಸಮುದ್ರ ಇಲ್ಲಲ್ಲ. ಅಲ್ಲ ನಿಂಗೆ fresh ಬರುದಿಲ್ಲ ಅಲ್ಲ?

ಬಾ ಒಮ್ಮೆ ಇಲ್ಲಿಗೆ ಬಾ ಮನೆಗೆ.

ಮತ್ತೆ fry , ಸಾಂಬಾರ್. ಹೂಂ ಮತ್ತೆ ಅದೆಂತ.

ಮೀ~ ಮೀನಿದು ಹೆಸರು ಒಂದು ಭೂತಾಯಿ.

ತುಳುವಿನಲ್ಲಿ ಎಂತ ಭೂತಾಯ್ ಬಂಗುಡೆ. ಹಾ ಇನ್ನೊಂದು ಮೀನ್ಉಂಟಾಒಂದು color color ಮೀನ್.

Color ಇರ್ತದೆ ಅದ್ರಲ್ಲಿ ಹ್ಮ್ ನಿನ್ಗೆ ಅದು. ಮಾಂಜಿಯಾ ಮಾಂಜಿಯಾ? ಹಾ ಮಾಂಜಿಯೇ ಇರ್ಬೋದು.

ಹೂಂ, ನೀನೊಮ್ಮೆ ಬಾ .

ಪಾಪೆಟ್ ಅಲ್ಲ ನೀನ್ ಪಾಪೆಟ್ ಪಾಪ್ಲೆಟ್ ಹೇಳಿದಲ್ಲ. ಹಾ ಹಾ correct ಪಾಪ್ಲೆಟ್ .

ಮೀನ್ ಬರುದು ತಮಿಳ್ನಾಡಲ್ಲಿ ಮಂಗ್ಳೂ~ ಮಂಗ್ಳೂರಿದಲ್ಲ ಮೀನ್ ಬರುದು? ಹೌದೌದು ಮಂಗ್ಳೂರಿಂದ ಮತ್ತೆ ಸಮುದ್ರ ಕಡೆಯಿಂದ ಬರ್ತದೆ.

ಹಾ ಹಾ ಇಲ್ಲ ಚೆನ್ನೈ ಅಲ್ಲಿ ಉಂಟು ಚೆನ್ನೈ.

ಹೂಂ. ಮತ್ತೆ.

ನಿಂಗೆಂತ non veg ಇಷ್ಟಾನಾ ಅಲ್ಲ veg ಆ? ನಂಗೆ non veg veg ಎಂತ ಮರ್ರೆ non veg .

ದಿನಾ ಇರಬೇಕಾ side dish ಗೆ? ಮತ್ತೆ ನಮ್ಗೆ daily ಉಂಟಲ್ಲ fish .

ನೀನ್ ಬಾ ಒಮ್ಮೆ ಮನೆಗೆ ಬಾ ಬಂದ್ರೆ.

ಹೌದಾ ಎಂತ ಸಾಂಬಾರು ಮೀನಾ veg ಆ. ಇಲ್ಲನ ಇಲ್ಲಿ ಮೀನು ನೋಡುದೆಲ್ಲ ಬಾರಿ ಇದು ಅಪರೂಪ. ಹೌದಾ ನಿಮ್ಗೆ ಅಂದ್ರೆ chicken ಆದ್ರೆ ನೀವು ಮಾಡ್ತಿರಲ್ಲ highest ? chicken, mutton ಅದೆಲ್ಲ non veg ಮಾಡ್ತೇವೆ ನಾವು.

ಸ್ವಲ್ಪ ಮೀನಂದ್ರೆ ಸ್ವಲ್ಪ ಕಷ್ಟ ಇಲ್ಲಿ ಅಪರೂಪನೇ.

ಹ್ಮ್, ನನ್ನ ಗಂಡನಿಗೆ ಮೀನಂದ್ರೆ ತುಂಬ ಇಷ್ಟ.

ಏ ನಿಂಗೆ ಅಮ್ಮನ ಮನೆಗೆ ಬಂದ್ರೆ ಮೀನ್ ತಿಂಬೋದಲ್ಲ?